ಸ್ವಲ್ಪ change ಇತ್ತು ಇಲ್ಲಿದ್ದು ಇಲ್ಲಿ ಅದೇ.

ಮತ್ತೆ ಮಾಡ್ಲಿಕ್ಕೆ ಇಲ್ಲಿ try ಮಾಡ್ಲಿಕ್ಕೆ? ಅದ್~ ಅದು ಅಲ್ಲ college ಎಲ್ಲ ಮುಗಿದ್ ಮೇಲೆ ಅಲ್ಲಿಯೇ ಒಂದು ಸ್ವಲ್ಪ ಮಾಡಿದೆ service ಮಾಡಿದ್ದೇನೆ ಒಂದ್ ಎರಡ್ ವರ್ಷ.

ಆಮೇಲೆ ಪುನಾ ಊರಿಗೆ ಬಂದು ಈಗ ಇಲ್ಲೇ settle ಆಗಿದ್ದೇವೆ Yermal ಅಲ್ಲಿ.

ಹಾ ಹೌದಾ.

ಕೆಲ್ಸ ಸಿಗ್ಲಿ ಅಂತ ನಾನು ಹಾರೈಸ್ತೇನೆ.

ಬೇರೆ ಕೂಡ ಏನಾದ್ರು course ಮಾಡಬೇಕಾಗ್ತದೆ ಖಾಲಿ college ದ್ದು studies ಸಾಕಗುದಿಲ್ಲ computer course ಬೇರೆ ಏನಾದ್ರು. ಸ್ವಲ್ಪ ಅದ್ ಮಾಡಬೇಕಾಗ್ತದೆ ಇಲ್ಲಾಂದ್ರೆ job ಸಿಗ್ಲಿಕ್ಕೆ ಸ್ವಲ್ಪ ಕಷ್ಟ ಉಂಟು.

ಬರೀ ನಾವ್ ಇದೇ degree ಎ ಮುಗಿಸಿದ್ರೆಸಾ ಏನು extra ಏನಾದ್ರು ಒಂದು course ಏನಾದ್ರು ಮಾಡಿದ್ರೆ.

ಇವಾಗ opportunities ಒಳ್ಳೇದ್ ಇರ್ತದಲ್ವ ಕೆಲ್ಸಕ್ಕೆಲ್ಲಸ ಬೇಗ ಸಿಕ್ತದೆ ಏನಾದ್ರು ಒಂದು course ಸಾ ಮಾಡಿದ್ರೆ plus.

ಅದೇ degree plus ಏನಾದ್ರು ಒಂದು course ಇದ್ರೆ ಒಳ್ಳೇದು degree ಬೇಕೇ plus ಏನಾದ್ರು ಇದ್ರೆ. Extra side ಅಲ್ಲಿ ಮಾಡಿದ್ರೆ ಒಳ್ಳೇದು ಅಂದ್ರೆ course ಯೆಲ್ಲ ಅದೇ ಅದೇ ನೋಡಿ ನೀವ್ ಆದಷ್ಟು ಬೇಗ try ಮಾಡಿ ಒಂದೊಳ್ಳೆ ಕೆಲಸ ಸಿಗ್ಲಿ ಅಂತ.

Okay ಸರಿ ಸರಿ okay.

ನಂದು ಈಗ ತಿಂಡಿ ಆಯ್ತು.

ಇನ್ನ ಮಧ್ಯಾಹ್ನ ಅಡುಗೆಗೆ ಏನ್ ಸಾರ್ ಮಾಡೋದು, ಯೋಚ್ನೆ ಮಾಡ್ತಾ ಇದ್ದೆ. ಹೌದಾ, ಏನ್ ಮಾಡ್ತಾ ಇದೀರ? ಏನ್ ಅಡುಗೆ ಮಾಡ್ತಾ ಇದೀರ ಇವತ್ತ್ ಮಧ್ಯಾಹ್ನಕ್ಕೆ? ಅದೆ ಬಸ್ಸಾರ್ ಮಾಡಣ ಅಂತ ಅಂದ್ಕೊಂಡಿದೀನಿ. ಓ, ಬಸ್ಸಾರ್ ಮಾಡ್ತಾ ಇದೀರಾ?

ಹೇಗೆ ಬಸ್ಸಾರ್ ಮಾಡೋದು? ಏನ್ ಹೇಳ್ತಾರಲ್ವ ತುಂಬ long process, ಅಯ್ಯೋ ಬಸ್ಸಾರ್ ಮಾಡ್ದೆ ಅಂತ ಹೇಳ್ತಾ ಇರ್ತಾರೆ. ಹೇಗೆ ಮಾಡೋದು? ಮ್ಮ್, ಹೌದು. ಸ್ವಲ್ಪ long process ಸೇ.

ಬೇರೆ ಬೇರೆ combination, ಏನು ತರಕಾರಿ ಹಗಲ್ ಹಾಕಿ ಮಾಡ್ತಾರೆ. ತರಕಾರಿ, ಮತ್ತೆ, ಏನ್ ಹಾಕ್ತಾರೆ?

ನಾವೂ, ಆ, ತೊಗ್ರಿಬೇಳೆ, ಹೆಸ್ರುಕಾಳು,

ಇದು ಏನು, beans,

ಹಾ, ಸೋರೆಕಾಯಿ, beans, ಎಲೆಕೋಸು. ಹಾಗೆ ಎಲ್ಲ mix ಜೊತೆಗೆ ಹಾಕ್ಬಿಟ್ಟು, ಬೇಳೆ ಜೊತೆಗ್ ಹಾಕ್ಬಿಡ್ತೀರಾ? ಇಲ್ಲ. first ಹೆಸ್ರುಕಾಳು ಮತ್ತೆ ಬೇಳೆನ್ನ ಅರ್ಧ ಬೇಸ್ಕೊಳ್ತೀವಿ.

ಆದೂ ಅರ್ಧ ಬೆಂದ್ ಮೇಲೆ, ಈ ಮೂರು ತರ್ಕಾರಿಗಳನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ ಇರ್ತೀವಿ.

ಅದನ್ನಾ ಹಾಕ್ತೀವಿ ಬೇಳೆಗೆ. ಮೂರ್ ತರ್ಕಾರಿ ಬದ್ಲು, ಮ್ಮ್, ಒಂದನ್ನೂ ಹಾಕ್ಬಹುದಲ್ವಾ? ಹಾಕ್ಬೋದು ರಚಿತಾ. ಇದೂ ತರ್ಕಾರಿ ಜಾಸ್ತಿ ಸೇರತ್ತಲ್ಲ ನಮ್ಮ ದೇಹಕ್ಕೆ ಅಂತ ನಾವು ಚೆನ್ನಾಗ್ ತರ್ಕಾರಿ ಹಾಕ್ಬಿಡ್ತೀವಿ. ಅಲ್ಲ ಯಾಕ್ ಕೇಳ್ದೆ ಅಂದ್ರೆ, ಒಂದ್ sometimes ತರ್ಕಾರಿ ಇಲ್ಲ ಮೂರುನು ಇಲ್ಲ ಅಂದ್ರೆ ಒಂದನ್ನ್ ಹಾಕ್ಬೋದಲ್ಲಾ? ಆ ರೀತಿಯಾಗಿ ಕೇಳ್ದೆ. ಹಾಕಿ ಮಾದ್ಬೋದಲ್ವ? ಬರುತ್ತೆ.

ಮ್ಮ್, ok. ಹಾಗಿದ್ರೆ ಪರ್ವಾಗಿಲ್ಲ ಮಾಡ್ಬೋದಲ್ಲ. ಹೇಳಿ ಮುಂದೆ ಹೇಗ್ ಮಾಡೋದು? ಅದೇ, ಇದು ಬೇಳೆಗಳ್ ಅರ್ಧ ಬೆಂದ್ ಮೇಲೆ,

ಮತ್ತೇ ತರ್ಕಾರಿನು ತುಂಬಾ ಮೆತ್ತಗ್ ಬೇಸ್ಕೋಬಾರ್ದು. ಸ್ವಲ್ಪ ಕಾಳ್ ಕಾಳು ಸಿಗ್ಬೇಕು ಬಾಯ್ಗೆ.

ಮ್ಮ್, ಹ ಥರ ಅಷ್ಟ್ ಬೇಸ್ಕೊಂಡ್ ಬಿಟ್ಟು, ಬೇಸ್ಕೊತೀರ ಅಥ್ವಾ whistle ಹೊಡಿಸ್ಬಿಡ್ತೀರ?

ಕುಕ್ಕರ್ಗ್ ಹಾಕ್ಬಿಟ್ರೆ ಎಲ್ಲ ತುಂಬ ಮೆತ್ತಗ್ ಬೆಂದ್ಹೋಗ್ ಬಿಡತ್ತೆ.

ಅದಕ್ಕೇ, ಅದು ಪಾತ್ರೆಲ್ಲೆ ಬೇಸ್ಕೊಳ್ತೀವಿ.

ಬೇಸ್ಕೊಂಡು, ಅದು ಅಷ್ಟ್ ಬೆಂದ್ ಮೇಲೆ, ಬಸ್ಸ್ಕೊಂಡ್ ಬಿಡ್ತೀವಿ ಅದನ್ನ.

ಅದು ಬೇಳೆ ಬೇರೆ ಮತ್ತೆ ನೀರ್ ಬೇರೆ ಆಗತ್ತೆ.

ಅದೂ, ಬೇರೆ ಮಾಡ್ಕೊಂಡಿರೋ ಈ ಬೇಳೆ, ತರ್ಕಾರಿನ್ನ ಪಲ್ಯ ಮಾಡ್ಕೊಳ್ತೀವಿ.

ಹ , ಸಾ, ಸಾರಿರತ್ತಲ್ಲ ಅದಕ್ಕೆ ನಾವು ಅದೆ ಏನೇನ್ ಮಸಾಲೆಗಳು ಹಾಕಿ, ರುಬ್ಬಿ, ಏನೇನ್ ಮಸಾಲೆ ಹಾಕ್ತೀರ? ಅದಕ್ಕೆ ಒಂದು ಈರುಳ್ಳಿ ಹುರ್ಕೊಳ್ತೀವಿ,

ಮ್ಮ್, ಮತ್ತೇ, ಇದು ಸ್ವಲ್ ಮೆಣಸು ಸ್ವಲ್ಪ,

ಒಂದ್ ಸ್ವಲ್ಪ ಹಾಕ್ತೀವಿ, ಜೀರಿಗೆ ಜಾಸ್ತಿ ಹಾಕ್ತೀವಿ.

ಆಮೇಲೇ, ಆ, tomato ನ್ ಅದನ್ separate ಆಗ್ ಹುರ್ಕೊಂತೀನಿ. ಒಂದ್ full tomatoನೇ ಹುರಿಯಕ್ಕ್ ಇಟ್ಬಿಡ್ತೀನಿ. so, tomato separate ಆಗಿ. ಮ್ಮ್. ಅದಕ್ ಸ್ವಲ್ಪ್ ಎಣ್ಣೆ ಸವರ್ಬಿಟ್ಟು, ಅದನ್ನಾ,

ಮ್ಮ್. ಅದನ್ ಮೆತ್ತಗ್ ಹುರ್ಕೊಂತೀನಿ tomato ನ.

ಆಮೇಲೆ ಅದರ್ ಜೊತೆ ಸಾರಿನ್ ಪುಡಿ. ನಮ್ದು ಸಾರಿನ್ ಪುಡಿ ಬೇರೆ ಇರತ್ತೆ. ಹೌದಾ. ಹೇಗೆ ಅದು ಮಾಡೋದು, ಸಾರಿನ್ ಪುಡಿ? ಇದಕ್ಕೆ ಹಾಕೋದಕ್ಕೆ ಬೇಕಲ್ವ. ಇದು one side ಏನ್ ಮಾಡಿರ್ತೀರ, ಇದೆಲ್ಲ ಹುರ್ಕೊತೀರ ನೀವು. ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವು, ಜೀರ್ಗೆ, ಮೆಣಸು ಎಲ್ಲ one side ಹುರ್ಕೊಂತೀರ. tomato one side ಹುರ್ಕೊಂತೀರ. ಅಲ್ವಾ?

ಆಮೇಲೆ, ಏನು ನಿಮ್ದು ಸಾಂಬಾರ್ ಪುಡಿ ಅಂತ ಹೇಳಿದ್ರಲ್ವಾ? ಅದು. ಅದುನ್ನ ಆ, ಹೇಗೆ ಮಾಡೋದು? ಓ, ಸಾಂಬಾರ್ ಪುಡಿದಂತು ತುಂಬಾ long

ಮಾಡೋದಲ್ಲ. ಹೇಗೆ ಇದಕ್ಕೆ, ಆ, ಹಾಕ್ತೀರ ಈಗ ಸಾರ್ಗೆ? ಹ , ಸಾರ್ಗೆ ಇದನೆಲ್ಲ ರುಬ್ಕೊಂಡ್ ಬಿಡ್ತೀನಿ, ಹುರ್ಕೊಂಡಿರೋದ್ನೆಲ್ಲಾ.

ರುಬ್ಕೊಂತೀನಿ. ಅದರ್ ಜೊತೆ ಒಂದ್ ಎರಡ್ spoon ಸಾರಿನ್ ಪುಡಿ ಹಾಕ್ಬಿಡ್ತೀನಿ.

ಅದನ್ನಾ, ಹ , ರುಬ್ ಬಿಟ್ಟು, ಇದು ನಾವು ಬೇಳೆದು ನೀರ್ ಬಸ್ಕೊಂಡಿರ್ತೀವಲ್ವ?

ಆಮೇಲೆ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿನೆ ನೆನ್ಸಿರ್ಬೇಕು.

ಹ , ಹುಣಸೆ ಹಣ್ಣು ರಸಾನು ಸ್ವಲ್ಪ ಹಾಕ್ತೀನಿ.

ಅದ್ ಹಾಕಿ ಆಮೇಲ್ ಅದಕ್ಕೆ ಮತ್ತೆ ಕರ್ಬೇವು, ಬೆಳ್ಳುಳ್ಳಿ ಒಗ್ಗರಣೆ ಹಾಕ್, ಮಾಡ್ಬಿಟ್ಟು ok, ಈಗ ನೀವೂ ಈ ?????? ಮಾಡ್ಕೊಂಡಿದ್ದುನ್ನಾ, ಏನು ಕಟ್ಟು ಅಂತ ತೆಗ್ದಿರ್ತೀರಲ್ವ, ಬೇಳೆ ಬೇಸಿದ್ ನೀರು, ಅದುಕ್ಕೆ ಹಾಕ್ ಬಿಡ್ತೀರಾ?

ಆಮೇಲೇ ಎರಡ್ spoon ಸಾಂಬಾರ್ ಪುಡಿ ಅಂತ್ ಹೇಳಿದ್ರಲ್ಲ, ಅದುನ್ನೂ ಆ ನೀರು, ಕಟ್ಟಿಗೆ ಹಾಕ್ತೀರ ಅಲ್ವ?

ಅದೇ ಕಟ್ಟಿಗೆ ಹುಣಸೆ ಹಣ್ಣು ದ್ ರಸಾನು ಹಾಕ್ತೀರ?

ok. ಇದಿಷ್ಟೂ ಹಾಕಿ ಒಂದ್ side ಇಟ್ಕೊಂಡ್ಬಿಟ್ಟು. ಈಗ ಒಗ್ಗರಣೆ ಮಾಡ್ತೀರ ಆಲ್ವಾ? ಮ್ಮ್. ಒಗ್ಗರಣೆಗೆ ಏನಿಲ್ಲ ಕರ್ಬೇವು, ಬೆಳ್ಳುಳ್ಳಿ, ಸಾಸ್ವೆ. ok. ಈ ಮೂರುನ್ನು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತೀರ? ಮ್ಮ್, ಒಗ್ಗರಣೆ ಮಾಡ್ಬಿಟ್ಟು, ಇದುನ್ನಾ, ಇದುನ್ನ ಏನದು ಬೇಳೆದು ನೀರ್ ಇರತ್ತಲ್ವ ಅದುನ್ನಾ ಹಾಕ್ಬಿಡ್ತೀವಿ ಒಗ್ಗರಣೆಗೆ. ಹ ಹಂಗೆ. ಹ ಕಟ್ಟು ಅಂತೀರಲ್ಲ ಅದುನ್ ಅದುಕ್ಕೆ ಒಗ್ಗರಣೆಗೆ mix ಮಾದ್ಬಿಡ್ತೀರ?

ಅಲ್ಲಿಗೆ ಸಾರ್ ready ನಾ? ಆ, ಸಾರ್ ready. ಉಪ್ಪು ಹಾಕ್ಬೇಕು. ನಾನ್ ಉಪ್ಪು ಹೇಳ್ಲಿಲ್ಲ ನಿಮ್ಗೆ. ಓ, ಉಪ್ಪು ಅದೇ ಅಲ್ವ main taste. ಅದುನ್ನೇ ಬಿಟ್ರೆ ಹೇಗೆ? ಹ , ಉಪ್ಪೂ, ತರ್ಕಾರಿ ಬೇಸುವಾಗ್ಲೆ ಹಾಕ್ಬಿಡ್ತೀನಿ. ಯಾಕಂದ್ರೆ ತರ್ಕಾರಿಗೆಲ್ಲ ಹಿಡಿಬೇಕಲ್ವ ಉಪ್ಪು? ಅದೆ. ಅವಾಗ್ ಹಾಕಿರ್ತೀರ. ಮತ್ತೆ ಇದಕ್ಕೆ ಖಾರ ಹಾಕಲ್ವಾ? ಸಾರಿಗೆ ಖಾರ. ಮೆಣಸು ಅಷ್ಟೇ ಹಾಕಿರ್ತೀರ ರುಬ್ಬೋದಕ್ಕೆ. ಖಾರ? ಇಲ್ಲ, ನಮ್ದು ಸಾರಿನ್ ಪುಡಿ ಅಂದ್ನಲ್ಲ, ಅದರಲ್ಲೇ ಖಾರ ಎಲ್ಲ mix ಇರುತ್ತೆ. ಓ, ಹಂಗ್ ಇದ್ರೆ ಪರ್ವಾಗಿಲ್ಲ. mix ಇರುತ್ತಲ್ವ? ಹ . ಹ್ಮ್ಅದೂ ಸಾರ್ ಆಯ್ತು. ಆ, ಈ ಕಡೇ ಪಲ್ಯಾಗೆ,

ಇದು, ಏನೂ, ಚ, ಈರುಳ್ಳಿ, ಹಸಿಮೆಣಸಿನಕಾಯಿ. ಮ್ಮ್ , ಹೆಚ್ಕೊಂಡ್ ಬಿಟ್ಟು,

ok. ಒಗ್ಗರಣೆ ಮಾಡ್ತೀರ. ಮ್ಮ್. ಮತ್ತೆ ಇದು ಬೇಸಿರ್, ಬೇಸ್ ಇಟ್ಕೊಂಡಿರೋ ತರ್ಕಾರಿ, ಮತ್ತೆ ಬೇಳೆನ್ನ ಹಾಕ್ಬಿಟ್ಟು , ok. ಹಾಕ್ಬಿಟ್ಟು mix ಮಾಡ್ತೀರ? mix ಮಾಡಿ ಮತ್ತೆ ಕಾಯಿ ತುರಿ ಮೇಲೆ. ಓ, ಕಾಯಿ ತುರಿ ಹಾಕ್ಬೇಕು. ಹ್ಮ್ ಕಾಯಿ ತೂರಿ ಹಾಕ್ತಿವಿ .

ಇದೂ ಏನು ಈಗ ಕಾಯಿ ತುರಿ ಹಾಕ್ತಿರ್ ಅಲ್ವ ಹಾಕ್ಬಿಟ್ಟು mix ಮಾಡ್ಬಿಟ್ಟು ಸ್ವಲ್ಪ ಬೈಸೋದು ಅಷ್ಟೆ ಅಲ್ವ.

ಮುದ್ದೆ ಒಂದ್ ಮಾಡೋದು ಬಾಕಿ ಇರುತ್ತೆ ಅಲ್ವ . ಹ ಹೌದು ಅದು ಪಲ್ಯ ಇನೊಂದ್ ಥರನೂ ಮಾಡ್ತಾರೆ .

ಒಂದ್ ನಿಮಿಷ ತೆಂಗಿನಕಾಯಿ ಅಂದ್ರೆ ಹಸಿ ತೆಂಗಿನಕಾಯಿ ತುರಿ ತಾನೆ ನೀವ್ ಹೇಳ್ತಾ ಇರೋದು? ಹ್ಮ್ ಹೌದು ಹಸಿ ತೆಂಗಿನಕಾಯಿ .

ಮತ್ತೆ ಚೆಕ್ಕೆ ಲವಂಗ ಸ್ವಲ್ಪ ಶುಂಟಿ . ಓ ಚಕ್ಕೆ, ಲವಂಗ, ಶುಂಟಿ ಹಾಕ್ತೀರ.